ಇಲ್ಲಿ ಅಕ್ಕಿ ಬ್ಯಾಳೆ ಮುಂತಾದವುಗಳು ಕಾಣುತ್ತಿವೆ ಮತ್ತು--

ಇದೊಂದು ಕಟಿಂಗ್ ಶಾಪ್ ಆಗಿದೆ ಒಬ್ಬ ನಿಂತುಕೊಂಡಿದ್ದಾನೆ ಅಲ್ಲಿ ಕಾಣುವವೊಂದು ಕನ್ನಡಿ ಇದೆ.

ಇಲ್ಲಿ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾನೆ ಇದು ಒಂದು ಮದುವೆ ಫುನ್ಕ್ಷನ್ ಆಗಿರಬಹುದು ಒಂದು ಚೇರ ನ್ನು ಹಾಕಿದ್ದಾನೆ ಒಂದು ಲೈಟ ನ್ನು --

ಇಲ್ಲಿ ಒಂದು ಆಟದ ಮೈದಾನವಾಗಿದೆ ಅಲ್ಲಿ ಹಚ್ಚ ಹಚ್ಚ ಹಸಿರಾದ ಗಿಡಗಳು--

ಇಲ್ಲಿ ಒಂದು ಹೋಲ್ ಅನ್ನು ಮಾಡಲಾಗಿದೆ ಅಚ್ಚ ಹಸಿರ ಗಿಡಗಳ ಕಾಣುತ್ತಿವೆ.

ಜನರು ನಿಂತಿದ್ದಾರೆ ಎರಡು ಬೋಟ್ ಗಳು ಕಾಣುತ್ತಿವೆ.

ಪಿಪಿಯನ್ನು ಊದುತಿದ್ದಾನೆ ಡ್ರಮ್ ಸೆಟ್ ಅನ್ನು ಬಾರಿಸುತ್ತಿದ್ದಾನೆ ಹಚ್ಚ ಹಸಿರಾ ಗಿಡಗಳು ಕಾಣುತ್ತಿವೆ ಮನೆಗಳು ಕಾಣುತ್ತಿವೆ ಟ್ಯಾಂಕರ್ ಕಾಣುತ್ತಿದೆ ಮತ್ತು ಜನರು ಅದನ್ನು ಒತ್ತಿಕೊಂಡು ಹೋಗುತ್ತಿದ್ದಾರೆ.

ಗಾಲಿಯನ್ನು ಇಡಲಾಗಿದೆ ಅಲ್ಲಿ ಒಂದು ಬೈಕಿ ನ ಗಾಲಿಗಳನ್ನು ಇಡಲಾಗಿದೆ ಅಲ್ಲಿ --

ಇದೊಂದು ಮೀನಿನ ಮಾರ್ಕೆಟ್ ಆಗಿದೆ ಅಲ್ಲಿ ವಿವಿಧವಾದ ಮೀನುಗಳು ಕಾಣುತ್ತಿವೆ.

ಅಲ್ಲೊಂದು ಪೆಟ್ಟಿಗೆಯನ್ನು ಇಡಲಾಗಿದೆ ಅಲ್ಲಿ ಒಬ್ಬ ವ್ಯಕ್ತಿಯು ಕುಂತಿದ್ದಾನೆ ಅಲ್ಲಿ ದೋಣಿ ಕಾಣುತ್ತಿದೆ ನೀರು ಕಾಣುತ್ತಿವೆ.

ಇಲ್ಲಿ ಜನರು ಹತ್ ಇಂದ ಹದ್ನೈದು ಜನ--

ಇದರ ಮುಂದೆ ಎರಡು ನವಿಲುಗಳನ್ನು ಇಡಲಾಗಿದೆ ಗೇಟ್ ಇನ ಮೂಲಕ.

ನೆಲದ ನೆಲ ಕಾಣುತ್ತಿದೆ ಮತ್ತು ಆಕಾಶ ಕಾಣುತ್ತಿದೆ.

ಮತ್ತೆ ವಿಧವಿಧವಾದಂತ ಬಟ್ಟೆಗಳಿವೆ ಸಣ್ಣ ಬಟ್ಟೆಗಳು ಕಾಣುತ್ತವೆ ಅ ಅವರನ್ನು ಗಾಜಿನ ಒಳಗಡೆ ಇಟ್ಟ ಇಡಲಾಗಿದೆ ಅಲ್ಲಿ ವೇಲುಗಳನ್ನು ಇಡಲಾಗಿದೆ.

ಇರಬಹುದು ಇಲ್ಲಿ ಇಬ್ಬರು ವ್ಯಕ್ತಿಗಳು ಕಾಣುತ್ತಿದ್ದಾರೆ.

ಬಿಳಿಯ ಗ್ವಾಡೆ ಒಳಗಡೆ ಒಂದು ಶಿಲ್ಪವನ್ನು--

ಚಿತ್ರವನ್ನು ತೆಗೆಯಲಾಗಿದೆ ಹೊಸ ವಿಡಿಯೋ ಕಾಣು ಕಾಣುತ್ತವೆ.

ವ್ಯಕ್ತಿ ಕಾಣುತ್ತಿದ್ದಾನೆ ಡ್ರಮ್ ಸೆಟ್ಟು ಇದೆ ಚೆರುಗಳಿವೆ ಒಬ್ಬ ವ್ಯಕ್ತಿ ಛೆ ಚರ್ಚ್ ಒಬ್ಬ ವ್ಯಕ್ತಿ ಕುಂತುಕೊಂಡಿದ್ದಾನೆ.

ಮತ್ತು ಪಾನ್ ಅನ್ನು ಅಳವಡಿಸಲಾಗಿದೆ ಸಿ_ಸಿ ಕ್ಯಾಮೆರಾ ವನ್ನು ಅಳವಡಿಸಲಾಗಿದೆ ಒಬ್ಬ ವ್ಯಕ್ತಿ ನೆಡೆದುಕೊಂಡು ಹೋಗುತ್ತಿದ್ದಾನೆ ಅಲ್ಲಿ ಪಾನ್ ಅನ್ನು ಕಾಣುತ್ತಿದೆ.

ಕಂಬವನ್ನು ನೆಡಲಾಗಿದೆ ವೈರ್ ಗಳು ಕಾಣುತ್ತಿವೆ ಹಚ್ಚ ಹಸುರಾದ ಗಿಡಗಳು ಕಾಣುತ್ತಿವೆ.

ಮತ್ತೊಂದು ಬೆಡ್ರೂಮ್ ಆಗಿರಬಹುದು ಇಲ್ಲಿ ಕಾಣಿಸಿದಂತೆ ಒಂದು ಬೆಡ್ಡಿದೆ ಎರಡು ತಲೆ ದಿಂಬು--

ಹೊರಗಡೆ ಹಚ್ಚಹಸಿರಾದ ಗಿಡಗಳಿವೆ ಟಿ_ವಿ ಇದೆ ಚುಚ್ ಇದೆ.

ಬಂದಿದ್ದಾನೆ ಅಲ್ಲಿ ವಿಧ ವಿಧವಾದ ಅಂತಾ ಬುಕ್ಕುಗಳು ಕಾಣುತ್ತಿವೆ.

ಒಂದು ಜಂಬೂ ಇದೆ ಅವನ ಕೈಯಲ್ಲಿ ವಾಚ್ ಅನ್ನು ಕಟ್ಟಿದ್ದಾನೆ ಟೋಪಿ ಅನ್ನು ಹಾಕಿದ್ದಾನೆ.

ಕಬ್ಬಣ ಕಾಣುತ್ತಿವೆ ತಗಡುಗಳು ಕಾಣುತ್ತಿವೆ ಒಂದು--